ಬಾಜಾರನ ಒಳಗಡೆ ಬಹಳಷ್ಟು ವಿವಿಧ ಪ್ರಕಾರದ ತರಕಾರಿಗಳನ್ನು ಇಕ್ಕಿದ್ದಾರೆ.

ಇಲ್ಲಿ ಸುತ್ತಮುತ್ತ ಗೋಡೆಗೆ ಮೇಲೆ ಬಹಳಷ್ಟು ವಿವಿಧ ಪ್ರಕಾರಗಳ ಬ್ಯಾನರ್ ಬಿ ಹಚ್ಚಿದ್ದಾರೆ.

ಬಹಳಷ್ಟು ಲೈಟ್ ಗಳಿವೆ ಹಾಗು ಇಲ್ಲಿ ಪಕ್ಕದಲ್ಲಿ--

ಇಲ್ಲಿ ಹೋಟೆಲ್ ಒಳಗಡೆ ಬಹಳಷ್ಟು ಮನುಷ್ಯರು ಕುಂತಿದ್ದಾರೆ.

ಈ ಹೆಸರು ಖುಷಿ ಲೇಡೀಸ್ ಫ್ಯಾಷನ್ ಸ್ಟೋರ್ ಅಂಡ್ ಗಿಫ್ಟ್ ಸೆಂಟರ್ ಅಂತ ಬ್ಯಾನರ್ ಕೂಡ ಹಚ್ಚಿದ್ದಾರೆ.

ಕಡೆ ಬಹಳಷ್ಟು ವಿವಿಧ ಪ್ರಕಾರದ ಫೋಟೋ ಫ್ರೇಮ್ ವನ್ನು ಹಚ್ಚಿದ್ದಾರೆ.

ಇಲ್ಲಿ ಬಹಳಷ್ಟು ಲೈಟು ಗಳನ್ನು ಹಚ್ಚಿದ್ದಾರೆ.

ಹಾಗೂ ಇಲ್ಲಿ ಬಹಳಷ್ಟು ಮನುಷ್ಯರು ಇದ್ದಾರೆ.

ಹಾಗು ಇಲ್ಲಿ ಬಹಳಷ್ಟು ಕರೆಂಟಿನ ವಯರ್ ಗಳಿವೆ

ಹಾಗು ಇಲ್ಲಿ ಬಹಳಷ್ಟು ತಿಂಡಿ ಹನಗಳನ್ನು ಇಕ್ಕಿದ್ದಾರೆ.

ಅಂಗಡಿಯ ಹೆಸರು ಗುಂಪ ಲ್ಯಾಬ್ ಅಂಡ್ ಡಯಾಗ್ನೋಸ್ಟಿಕ್ ಅಂತ ಇಲ್ಲಿ ಒಂದು ಬ್ಯಾನರ್ ಕೂಡ ಹಚ್ಚಿದ್ದಾರೆ.

ಐ_ಎಸ್ ಪಾಟೀಲ್ ಅಂತ ಅಲ್ಲಿ ಬರ್ದಿಂದ ಕೂಡ ಇದೆ.

ಇಲ್ಲಿ ಕಾಂಜಿನ ರ್ಯಾಕ್ ಒಳಗಡೆ ಬಹಳಸು ವಿವಿಧ ಪ್ರಕಾರದ ಔಷಧಿಗಳನ್ನು ಇಕ್ಕಿದ್ದಾರೆ ಹಾಗು --

ಇಲ್ಲಿ ಒಂದು ಫಂಕ್ಷನ ವನ್ನು ನಡೀತಾ ಇದೆ.